ಈ ಫೋಟೋ ದಲಿ ನಾಲ್ಕು ಮಹಿಳೆಯರು ಇದ್ದಾರೆ ವೈಟ್ ಸೀರೆ ಹಾಕಿದಾರೆ ಅವರ ಕ್ರಿಸ್ಟನ್ ಅನಿಸುತೆ ಅವ್ರ ಕೊರಳಿಗೆ ಕ್ರೈಸ್ತನ

ಈ ಫೋಟೋದಲ್ಲಿ ನಾವೊಂದು ಸ್ಕೂಲ್ ಪಿಚ್ಚರ್ನ ನೋಡಬಹುದು. ತುಂಬಾ ಜನ ಸ್ಟೂಡೆಂಟ್ಸ್ ಇದ್ದಾರೆ ಅವರು ಡ್ರಾಯಿಂಗ್ ಬಿಡಿಸ್ತಾ ಇದ್ದಾರೆ. ಒಬ್ಬರು ಟೀಚರ್ ಕೂಡ ನಿಂತಿದರೆ.

ಈ ಫೋಟೊ ದಲ್ಲಿ ನಾವು ಅ- ಸುಮಾರ್ ಜನ ಹೋಗ್ಬಿಟ್ಟು ಎ.ಟಿ.ಎಂ. ಅಲ್ಲಿ ದುಡ್ ಬಿಡಿಸ್ತಾ ಇರುವುದನ್ನು ನೋಡಬಹುದು. ಎ.ಟಿ.ಎಂ. ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹೊರಗಡೆ ಎಲ್ಲದ್ರು ಹೋದಾಗ ನಮ್ ಕೈಯಲ್ಲಿ ಅಮೌಂಟ್ ಇಲ್ಲ ಅಂದಾಗ ಬ್ಯಾಂಕ ಲ್ಲಿ ಅಮೌಂಟ್ ಇತ್ತು ಅಂದ್ರೆ --